ಅಲ್ಲವಾ ಇಲ್ಲಿ ನೋಡಿ ನಾವು ನೀವು ಯಾರೇ ಆಗ್ಲಿ ಹೋಗಿ ಅಲ್ಲಿ ಅವ್ರ್ ಅವರ್ದು ಆದಾಯಗಳನ್ನ.

ಇದು ಇನ್ಕಮ್ ಟ್ಯಾಕ್ಸ್ ಆಫೀಸ್ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಯೇ ಕಾಣ್ತಾ ಇಲ್ಲ ಆದಾಯ ತೆರಿಗೆ ಇಲಾಖೆ ಆದಾಯ ತೆರಿಗೆ ಇಲಾಖೆ ಮುಂದೆ ಗಿಡಗಳು ಬಂದಬಿಟ್ಟಿದೆ.

ಇಲ್ಲಿ ತುಂಬಾ ಭಕ್ತಾದರು ಬರ್ತಾರೆ ತುಂಬಾ ಇಷ್ಟ ಪಡ್ತಾರೆ ಈ ದೇವಸ್ಥಾನಕ್ಕೆ ಇಲ್ಲಿನ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ --

ಇದು ಬಜಾಜ್ ಶೋರೂಮ್ ಇಲ್ಲಿ ದ್ವಿಚಕ್ರ ವಾಹನ ಮತ್ತು ಫೋರ್ ಫೋರ್ವೀಲರ್ ಎರಡು ಸಿಗುತ್ತದೆ.

ಇದು ತುಂಬಾ ಕ್ಲೀನಾ ಗಿದೆ ಮತ್ತು ತುಂಬಾ ಚೆನ್ನಾಗು ಇದೆ ಇಲ್ಲಿ ತಿಂಡಿ ನಾವು ತಿಂದಿದೀವಿ.

ಹಸಿರು ಹಸಿರು ಮತ್ತು ಹಳದಿ ಬಣ್ಣ ಹೊಡೆದಿದ್ದಾರೆ ರೈಲ್ಸ್ ಚೆನ್ನಾಗಿದೆ.